ಅಲ್ಲಿ ಬಯಲಾಟ ಆಡೋದಕ್ಕೂ ಒಂದ್ ರಂಗ ಮಂದಿರ ಹಾಕೋದಕ್ಕೂ ಅನುಕೂಲ. ಆದ್ರೂ ಒಂದು ಈಗ ಈ ಒಂದು ವಾತಾವರಣದಾಗ ಬಂದ್ಬಿಟ್ಟಿದಾರೆಲ್ಲ್ಲಾ ಮೊದಲೆಲ್ಲಾ ಒಂದ್ ದೊಡ್ಡ್ ದೊಡ್ಡ್ ಅಹ್ ಹ್ಮ್--

ಅಲ್ಲಿ ಹೇಳ್ತಾರಾ ಅದು ಮತ್ತೆ ನಮ್ಗೆ ಹೆಂಗ ಐಡಿ ಆಗುತ್ತದೆ ಇಲ್ಲಿ ನೀರ್ ನಿಂತು ಒಟ್ಟಿಗೆ ನೀರಿನ ನಾಳೆ ಬ್ಯಾಚ್ಗೆ ಬಂದಾಗ ನೀರಿನ ಹಾಲು ಭಾರಿ ಆಯತು ಈಗ್ ಏನಂದ್ರೆ ಮತ್ತೆ ಏನೋ ಊರಾಗ್ ಒಂದು ಈಗ್ ಒಂದು ಎಂಟ್ ವರ್ಷ ಬಹಳ--